ಅಲ್ಲಿ ಡೈಲಿ ಶಾಪಿಂಗ್ ಮಾಡ್ತಾರ.

ನಮ್ಮೂರಾಗಿಂದ ಒಂದು ಗುಡಿಯ ಐತಿ ಇದಕ್ಕೆ ಸಿದ್ದೇಶ ಗುಡಿ ಅಂತ ಕರೀತಾರ ಆಮೇಲೆ ಇಲ್ಲೆಲ್ಲಾ ಮರ ಗಿಡಗಳ ಅದಾವ ಹಿಂಗ್ ಕುಬಸ್ ಮದ್ವಿ ಏನಾರ್ ಇತ್ತ್ ಅಂದರ್ ಇ ಗುಡಿಗ್ ಬಂದ್ ಎಲ್ಲ ಮಾಡ್ಕೊಂಡ್ ಹೋಗತ್ತಾರ.